ಇದು ಒಂದು ನೀರು ಹರಿಯುತ್ತಿರುವ ದೃಶ್ಯವೆಂದು ನಮಗೆ ತಿಳಿದು ಬರುತ್ತದೆ.

ಹಾಗೆ ಈ ದೇವಸ್ಥಾನ ದೇವರ ಮೂರ್ತಿ ಹಲವಾರು ರೀತಿಯಾದ ಹೂಗಳನ್ನು ಅಳವಡಿಸಿದ್ದಾರೆ ಎಂದು ಹೇಳಬಹುದು.

ಇದು ಒಂದು ಮನೆಯ ಹೊರಗಣದ ದೃಶ್ಯ ಎಂದು ನಮಗೆ ತಿಳಿದು ಬರುತ್ತದೆ.

ಇದು ಒಂದು ಪಾರ್ಕ್ ಇನ ದೃಶ್ಯವೆಂದು ನಮಗೆ ತಿಳಿದು ಬರುತ್ತವೆ.

ಹಾಗೆ ಅದರಲ್ಲಿ ಒಬ್ಬ ವ್ಯಕ್ತಿ ಟೀ ಕುಡಿಯುತ್ತಿರುವ ದೃಶ್ಯವನ್ನು ನಾವು ನೋಡಬಹುದು.

ಇದು ಒಂದು ನವಿಲು ಎಂದು ನಮಗೆ ತಿಳಿದು ಬರುತ್ತದೆ.

ಹಾಗೆ ಅವುಗಳು ನೋಡಲು ಕೆಂಪು ಬಣ್ಣದಿಂದ ಕೂಡಿದ್ದಾವೆ ಎಂದು ಹೇಳಬಹುದು.

ಹಾಗೆ ಎರಡು ರೀತಿಯಾದ ಬ್ಯಾಗ್ ಗಳನ್ನು ಇದರಲ್ಲಿ ನಾವು ಕಾಣಬಹುದು.

ಇದರಲ್ಲಿ ಹಲವರು ರೀತಿ ಅದ ವಿದ್ಯಾರ್ಥಿಗಳನ್ನು ನಾವು ಕಾಣಬಹುದು.

ಹಾಗು ಟ್ರಾಲಿಗಳು ಸಾಲಿನಲ್ಲಿ ನಿಂತಿದ್ದಾವೆ ಎಂದು ಹೇಳಬಹುದು

ಹಾಗೆ ಇವುಗಳನ್ನು ಒಂದು ದೊಡ್ಡದಾದ ಗೋಡ ನಿನ ಶೆಡ್ಡಿ ನ ಒಳಗಡೆ ಇಟ್ಟಿದ್ದಾರೆ ಎಂದು ಹೇಳಬಹುದು.

ಹಾಗೆ ಮೇಲ್ಗಡೆ ಒಂದು ಕಳಸವನ್ನು ನೋಡಬಹುದು.

ಆಗಿದ್ದರೆ ಮುಂಭಾಗದಲ್ಲಿ ಕಬ್ಬಿಣದಿಂದ ಕಟ್ಟಿದಂತ ಕಂಪೌಂಡನ್ನು ಕಾಣಬಹುದು.

ಈ ಒಂದು ಗುಡ್ಡದ ಮೇಲೆ ಒಬ್ಬ ದೇವರ ಚಿತ್ರವನ್ನು ಕೆತ್ತಿದನ್ನು --